ನಮ್ ಊರಲ್ಲಿ ಗ್ರಾಂಡ್ ಇದೆ ಒಂದು ಆರ್ ಏಳು ಎಕರೆ ಗ್ರೌಂಡ್ ಐತೆ.

ಈಗ ಕ್ಯಾಜುವಲ್ ಆಗಿ ಮದುವೆ ಮಾಡ್ಕೊಂಡ್ರೆ ಇವೆಲ್ಲ ಮದುವೆ ಫ್ಯಾಂಕ್ಷನ್ ಗೆಲ್ಲ ಇವು ಜೀರೋ ಬಲ್ಬ್ ಅಂತ ಹೇಳಿ ಬರ್ತಾವ ಔಟರ್ ಹಾಕ್ತಾರೆ ಆಮೇಲೆ ಗುಡಿಯೊಳಗೆ ಬಂದ್ರೆ ಯಾವದಾನ ಒಂದು ಇದು ಪ್ರತಿಷ್ಠಾಪನೆ ಇದ್ದಾಗ ಮಾತ್ರ ಔಟರ್ ದು ಅಲಂಕಾರ ಮಾಡ್ತಾರೆ ಅದೇ ಗುಡಿ ಟೈಪ್ ಹಾಕ್ತಾರೆ.

ಆ ಟೈಪ್ ಕಾಣೋದಿಕ್ಕ ಜನ ಎಲ್ಲ ಅಲ್ಲಿಗೆ ಹೋಗಿ--

ಓಹ್ಹ್ಹ್ ಹ್ಮ್ಮ್ಮ್ ಆದ್ರೂ ಈಗ ಎಲ್ಲ ಟೋಟಲ್ ಸಿಮೆಂಟ್ ಉಸಗು ಅಂತ ಹೇಳಿ ಆಗ್ತಾ ಇಲ್ಲ ಯಾವ್ದೋ ಒಂದು ಸ್ಲ್ಯಾಬ್ ಹಾಕಿ ಕಟ್ಟತ್ತ ಇದ್ದಾರೆ ಬಹಳ ಬಂದೋಬಸ್--

ಇವಾಗ ಸ್ವಲ್ಪ ಬಹಳ ಹೋಗೋದು ಕಡಿಮೆ ಮಾಡ್ಕೊಂಡು ಬಿಟ್ವಿ ಬಹಳ ಸಾಕಷ್ಟು ಜನ ಹೋಗ್ತಾರೆ ಆಮೇಲೆ ಆಗಸ್ಟ್ ಹದಿನೈದು ಮ ನಾಳೆ ಇಪ್ಪತ್ತ ಆರು ರಿಪಬ್ಲಿಕ್ ಡೇ ಗುನು ಹೋಗ್ತಾರೆ.

ಆಮೇಲೆ ಅವೆಲ್ಲಾ ಮಿಷನ್ ಗಳು ಬಂದ್ಬಿಟವೇ. ಅವೆಲ್ಲ ಮಾಡ್ಕೊಳ್ತಾ ಹೋದ್ರೆ ವೈಟಿಂಗ್ ಲಿಫ್ಟ್ ನಾವು ಎಷ್ಟು ವೇಟ್ ಇರ್ತೀವೋ ಹತ್ತ್ ಕೆಜಿ ಇದ್ವಿ ಅಂದ್ರೆ ನೆಕ್ಸ್ಟ್ ಹನ್ನೆರಡು ಕೆಜಿ ಎತ್ತೊವಷ್ಟೋ ಟ್ರೈ ಮಾಡ್ತಾನೆ ಹೋಗ್ಬೇಕು. ಆ ಟೈಪ್ --